ಹಾ ಹೌದು ಬೇಳೆ ಒಬ್ಬಟ್ಟು ಜಾಸ್ತಿ.

ನಮ್ ಕಡೆ ಎರಡು ಮಾಡ್ತಾರೆ ಇಲ್ಲಿ ಅದಕ್ಕೆ.

ಒಬ್ಬಟ್ಟು ಹೇಳ್ತಾನೆ ಒಂತರಾ ನೆನಪು ಬಂತು. ಇಲ್ಲಿ ಹೋಳಿಗೆ ಮನೆಗಳು ಅಂತನೆ ತುಂಬಾ ಮನೆಗಳು ಆಗ್ಬಿಟ್ಟಿವೆ ಇಲ್ಲಿ, ಹೋಳಿಗೆ ಮನೆ ಅಂತ.

ನಮ್ಗೆ ನಮ್ ಊರ್ side ಮಾಡೋದು ಅದು ಒಂದೇ ಗೊತ್ತಿರೋದಪ .

ಆ ಬೇಳೆ ಹೋಳಿಗೆ ಇಲ್ಲಿ ಬೆಳಗೆ ಬೇಳೆ ಹೋಳಿಗೆ.

pizza ಹೋಳಿಗೆ ಆ ತರ ಹಂಗಂದ್ರೇನು? ಅಂದ್ರೆ ಇವಾಗ ಮಾಮೂಲಿ ಹೋಳಿಗೆ ಹೆಂಗ್ ಮಾಡ್ತಿರೋ ಅದ್ರೋಳಗಡೆ ಬರಿ ಬೇಳೆ ಇದಾಕಿರುತ್ತಲ್ವ .

ಇಲ್ಲಿ ಬೇರೆ ಬೇರೆ, ಜೋಳ ಆ ತರ ಎಲ್ಲಾ ಹಾಕಿ ಮಾಡ್ತಾರೆ.

try ಮಾಡಿದಿರ ಯಾವತ್ತನ

ನಿಮ್ ಮನೆ ಇಂದ ಎಷ್ಟು ದೂರ ಬರುತ್ತೆ ಅದು ಯಾವ್ದೋ ಹೆಸರು ಹೇಳಿದ್ರಲ್ವ ನೀವು.

ವಿ ವಿ ಏನೋ

ಸುತ್ತ ಮುತ್ತ ನಾವು ಮಧ್ಯದಲ್ಲಿದಿವಿ ಎಲ್ಲಾ ಇದುಕ್ಕು

ಹಾಗಾದ್ರೆ ನೀವು ಯಾವಾಗ ಬೇಕಾದ್ರೂ ಹೊರಗಡೆ ಹೋಗಿ ಆರಾಮಾಗಿ ತಿನ್ಕೊ ಬರ್ಬೊದು ಅಲ್ವ ಅಜಯ್ ಅವರೆ. ಹಾ ಸುನಿಲ್, ನಾನು ವಾರದಲ್ಲಿ ಒಂದು ಸರಿ ಅನ ಹೋಗಿ ಆಚೆ ತಿನ್ಲೆಬೇಕು. ಇಲ್ಲ ಅಂದ್ರೆ ಒಂತರಾ sufocate ಆಗುತ್ತೆ. ನೆಮ್ದಿ ಇರಲ್ಲ. ಹಂಗಂದ್ರೆ ನಾವು ಆ ಕಡೆ ಬೆಂಗ್ಳೂರ್ಗ್ ಬಂದಾಗ ನಾನು call ಮಾಡ್ತಿನಿ ಇಬ್ರು ಒಂದಿಸ ಹೊರ್ಗಡೆ ಹೋಗ್ ಬರಣ ಅಲ್ವ. ಖಂಡಿತ ಖಂಡಿತ ಹೋಗೋಣ ಆರಾಮಾಗಿ ಹೋಗಿ ತಿನ್ಕೊಂಡು ಬರಣ ಮನೆಗೆ. family ಸಮೇತನೆ ಬನ್ನಿ. ಹಾ ಬರಬೇಕು ಅನ್ಕೊಂಡಿದಿನಿ ಆದ್ರೆ, family ಜೊತೆ ಬರೋದು ಕಷ್ಟನೆ ಯಾಕಂದ್ರೆ ಓದೋಕ್ ಬರೋದ್ರಿಂದ ಅವ್ರ್ಗೆ ಅಷ್ಟು ಬರಕಾಗಲ್ಲ. but try ಮಾಡ್ತಿನಿ ಕರ್ಕೊಂಡು ಬರೋಕೆ ಆದಷ್ಟುಅಜಯ್ ಅವರೆ . ಹಾ ಹಾ ನಿಮ್ಮ ಊರು ಇಲ್ಲಿ ಎಷ್ಟು ದೂರ ಇಲ್ಲಿಂದ ಬೆಂಗಳೂರಿಂದ. ಇಲ್ಲಿಂದ five hundred and twenty eight ಕಿಲೋಮೀಟರ್ಸ್ ಆಗುತ್ತೆ ಅಜಯ್ ಅವರೆ .

ರಾಯಚೂರ್ ರಾಯಚೂರ್ ರಾಯಚೂರ್ ಐನೂರು ಇಪ್ಪತ್ತು ಕಿಲೋಮೀಟರ

ಮತ್ತೆ ಎಲ್ಲ ಊರಲ್ಲಿ ಹೇಗೆ ಊರಲ್ಲಿ ಏನು special ಇಲ್ಲ. ಊರುಗ್ ಬಂದ್ರೆ ಒಂತರಾ bore ಆಗುತ್ತೆ. college ಇದ್ರೇನೆ ಓದ್ಕೊಂಡು . ತಿರ್ಕೊಂಡು ಇರ್ಬೋದು. ಇಲ್ಲಾದ್ರೆ ಸುಮ್ನೆ bore ಹೊಡೆಯುತ್ತೆ. ಇಲ್ಲೇನ್ ಮಾಡಕ್ ಕೆಲ್ಸ ಕೂಡ ಕೊಡಲ್ಲ ಮನೆ ಇಂದ. ಹಾ ಹಾ ನಿಮ್ ಕಡೆ ಗಿರ್ಮಿಟ ಅಂತ ಏನೋ ಅಂತರಲ ಚೆನಾಗಿರುತ್ತದು. ಅದು ನಮ್ ಕಡೆ ಅಲ್ಲ ಅಜಯ್ ಅವರೆ ಅದು ಈ ಕಡೆ ಬರುತ್ತೆ ಬಿಜಾಪುರ್

ನಮ್ ಕಡೆ sweet ಬೂಂದಿ ಅಂತ ಮಾಡ್ತಾರೆ. ಹಾ ಹಾ ಖಾರದಲ್ಲಿ . ಖಾರದಲ್ಲಿ ಏನು ಅಷ್ಟು special ಇಲ್ಲ ನಮ್ದ್ರಲ್ಲಿ

ನನಗ್ ಅಷ್ಟಾಗಿ ಗೊತ್ತಿಲ್ಲ ಅಜಯ್ ಅವ್ರೆ ನಾನು famous ಅಂತ ಕೇಳಿರೋದು, ರಾಯಚೂರ್ ಅಲ್ಲಿ ಬಂದು sweet ಬೂಂದಿನೆ . ಹೂ ಹು ಅಲ್ಲಿ ಯಾವ್ದೋ ಒಂದು famous bakery ಇದೆ. ಮಯೂರ್ ಏನೋ ಹೆಸ್ರದು. ಇಲ್ಲ ಇಲ್ಲ ಹಾಸನ್ bakery ಅಂತ ಅದು.

ಅದು famous bakery ಹಾಸನ್ bakery ಅಂತ ಅಲ್ಲಿ .

ಎಲ್ಲಾ ತರದ items ಗಳು ಸಿಗುತ್ತೆ. ಬೆಂಗಳೂರಲ್ಲೂ ನಿಮ್ಗಷ್ಟು ನೋಡಕ್ ಸಿಗಲ್ಲ. ಹೌದೌದು ನಾವು ಹೋದ್ ಸರಿ ಬಂದಾಗ ಅಲ್ಲಿ ಹಾಸನ್ bakery ಅಲ್ಲಿ bread ಎಲ್ಲಾ try ಮಾಡಿದ್ವಿ. ಹಾ ತುಂಬ ಚೆನಾಗಿರುತ್ತೆ ಅಲ್ಲಿ.

famous bakery eighty three years ಇಂದ ಇದೆ ಅಜಯ್ ಅವ್ರೆ ಅದು. ಹಾ ಹಾ ಅಲ್ಲಿ ಏನ್ ಚೆನಾಗಿರುತ್ತಲ್ಲಿ ಆ bakery ಅಲ್ಲಿ ಆ bakery ಅಲ್ಲಿ special ಆಗ್ ನೀವು ತಿನ್ಬೇಕು ಅಂದ್ರೆ ಅಲ್ಲಿ special cake ಸಿಗುತ್ತೆ. ಹಾಸನ್ bakery cake ಅಂತಾನೆ ಕರಿತಾರದನ್ನ.

ಅದ್ ತುಂಬಾ tasty ಆಗಿರುತ್ತೆ. ಮತ್ತೆ ಎಲ್ಲಾ ತರ toppings ಇರುತ್ತೆ ಅದ್ರಲ್ಲಿ. sweet toppings.

ಮತ್ತೆ ಏನು bread crumps ಅದೆಲ್ಲ ಹಾಕಿರ್ತಾರದಕ್ಕೆ. ತುಂಬಾ ಚೆನಾಗಿರುತ್ತೆ.

ಒಂದು ಸಲ ಇನ್ನೊಂದ್ ಸಲ ಬಂದಾಗಾ taste ಮಾಡಿ ಅದನ್ನ

ಏನ್ ವಿಷ್ಯ ಅಜಯ್ ಅವ್ರೆ ನಮ್ಮ friend ಅವರ್ದು ಒಂದು ಮದ್ವೆ function ಇದೆ ಅಲ್ಲಿ . ಹೋ ಹಂಗಾದ್ರೆ ನಾನು ಇಲ್ಲೇ ಇರ್ತೀನಿ. ನಾನು ಇನ್ನು ಬರೋದುಕ್ ತುಂಬ ದಿಸ ಆಗುತ್ತೆ ಬ್ಯಾಂಗಳೂರ್ಗೆ, ಇನ್ನ ರಜ holidays two months ಕೊಟ್ಟಿದಾರಲ .

ಮಾಡ್ತಿನಿ ಬಿಡಿ. ಹಾಗೆ ಇಬ್ರು ಹಾಸನ್ cake ತಿನ್ನಣ . ಹಾ ಸರಿ ಅಜಯ್ ಅವ್ರೆ ಮತ್ತೆ ಮತ್ತೆ ಇಲ್ಲಿ ನೀವು pizza, burger, K F C ಎಲ್ಲಾ try ಮಾಡಿದಿರ ಬೆಂಗ್ಳೂರಲ್ಲಿ . ಇಲ್ಲ ಅಜಯ್ ಅವ್ರೆ. ಅವೆಲ್ಲ try ಮಾಡ್ಬೇಕಂದ್ರೆ parents ಬಿಡ್ಬೇಕಲ

ಆದ್ರು ಭಯ ಇರುತ್ತಲ ಎಷ್ಟೇ ಆದ್ರೂನು ಅದೇನು ವಿಷ ಅಲ್ವಲ ತಿನ್ನ ಐಟಂ ಅಲ್ವ ಆದ್ರು ಬ್ಯಾಡಪ ಅವೆಲ್ಲ ತಿನ್ಬೇಡ. ಆರೋಗ್ಯ ಹಾಳಾಗತ್ತೆ. ಇಂತವೆಲ್ಲ ಹೇಳ್ತಾ ಇರ್ತಾರಲ.

ಮತ್ತೆ ಬೇರೆ ಯಾವ ತಿಂಡಿ ತಿನಿಸುಗಳು ಇಷ್ಟ ನಿಮ್ಗೆ ನನ್ಗೆ ಏನು ಅದೇ ಅಷ್ಟೆ. ನನಗೇನು ನಾನು ಆಚೆ ಪ್ರಪಂಚ ನೋಡೇ ಇಲ್ಲ correct ಆಗಿ. ಇವಾಗ college ಗೆ ಹೋದಮೇಲೆ ನೋಡ್ತಾ ಇದಿನಿ ಅಷ್ಟೋ ಇಷ್ಟೋ ಅದೇನು ರಾಯಚೂರ್ ಇಂದ ಐನೂರ್ ಇಪ್ಪತ್ತು kilometer ಬಂದಿ ಬೆಂಗ್ಳೂರಲ್ಲಿ college ಗೆ ಸೇರಿದಿರ . ಆ ತುಂಬ ಚೆನಾಗಿತ್ತು college ಮತ್ತೆ placements ಚೆನಾಗಿದೆ ಅಂತ ಅಲ್ಲಿಂದ merit base ಮೇಲೆ seat ಸಿಕ್ತು. ಅಲ್ಲಿಂದ ಇಲ್ಲಿಗೆ ಓದಕ್ ಬಂದಿದಿನಿ ಅಷ್ಟೆ college ಅಲ್ಲಿ canteen ಅಲ್ಲಿ ಏನ್ ಚೆನಾಗಿರುತ್ತೆ ಊಟ . college canteen ಅಲ್ಲಿ ಏನು ಚೆನಾಗಿರೋದಿಲ್ಲ. ನಿಜ ಹೇಳ್ಬೇಕು honest ಆಗಿ ಅಂದ್ರೆ .

ನಮ್ಗೆ hostel food ಬರುತ್ತಲ. ISKCON ಇಂದ ಬರುತ್ತೆ ತುಂಬ ಚೆನಾಗಿರುತ್ತೆ food ಅದು

ಆ ನಿಮ್ಗೆ ವಾರದಲ್ಲಿ ಎರಡು ದಿಸ ಚಪಾತಿ ಬರುತ್ತೆ

ಆ ಚಪಾತಿ ಗೆ ನಿಮ್ಗೆ ದಾಲು ಅತವ ಸಾಂಬಾರ್ ಬರುತ್ತೆ.

ತರಕಾರಿ ಹಾಕಿರೋ ಸಾಂಬಾರ್ ತುಂಬ ರುಚಿಯಾಗಿ ಇರುತ್ತೆ. ತುಂಬ ಒಳ್ಳೆ food ಕಳಿಸ್ತ ಇದಾರೆ ISKCON ಇಂದ

ಮೊಸರು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ.

ಇಲ್ಲ daily ಒಂದು ಮೊಟ್ಟೆ, ಒನ್ ಮೊಸರು ಕೊಡ್ತಾರೆ. daily ಮೊಸರು ಇರುತ್ತೆ.

ಯಾವಾಗ್ ಬೇಕಾರು ತಿನ್ಬಹುದು ಮೊಸರನ

ಆ ಮತ್ತೆ ನಿಮ್ಗೆ. non-veg ಎಲ್ಲಾ ಕೊಡಲ್ಲ.hostel ಅಲ್ಲಿ ಯಾಕಂದ್ರೆ ಎಲ್ಲಾ religion ಅವರು ಇರ್ತಾರೆ ಅಂತ ಸುಮ್ನೆ ಒಬ್ರುದು ಒಬ್ರಿಗೆ ಆಗಲ್ಲ. ಈ ತರ ಎಲ್ಲಾ litigations ಬರುತ್ತಂತ.

ಕೊಡಲ್ಲ ಒಬ್ಬ. non-veg ಎಲ್ಲಾ ತಿನ್ಬೇಕು ಅಂದ್ರೆ ನಾನು ಊರಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಯಾವ್ದನ hotel ಅಲ್ಲಿ ತಿನ್ಬೇಕು ಅಷ್ಟೆ. ಅದೇ ಕೇಳಣ ಅನ್ಕಂಡೆ ನಿಮ್ ಕಡೆ ಖಾರ ಚೆನಾಗ್ ತಿಂತಿರ. non-veg ಇಲ್ದೇನೆ ಹೆಂಗಿರ್ತಿರ ಅಂತ. ಹೌದು ಅದು problem ಅದು ಒಂದೇ problem. ಆದ್ರು adjust ಮಾಡ್ಕೊಮ್ಬೇಕಲ ಓದ್ಬೇಕು ಅಂದ್ರೆ ಎಲ್ಲಾ ಮಾಡ್ಕೊಮ್ಬೇಕಾಗುತ್ತೆ. ಹಾ ಹಾ ನೀವು ಆಚೆ ತಿನ್ರಿ ಏನಾಗಲ್ಲ ಬಿರಿಯಾನಿ ಅದುಕ್ಕೆ ನಿಮ್ಮುನ್ನ ಕೇಳಿದ್ದು ಕರ್ಕೊಂಡು ಹೋಗಿ ಒಂದಿಸ ಅಂತ .

ನಮುಗ್ ಜಾಗ ಗೊತ್ತಿಲ್ಲ. ನಾನು call ಮಾಡ್ತಿನಿ ಬ್ಯಾಂಗಲೂರ್ಗೆ ಬಂದಿದ್ದೆ ನಿಮ್ಗೆ ಖಂಡಿತ ಖಂಡಿತ ಆರಾಮಾಗಿ ಧಾರಾಳವಾಗಿ phone ಮಾಡಿ ಒಟ್ಟಿಗೆ ಹೋಗೋಣ.

ಮತ್ತೆ ಅಕ್ಷಯ್ ಅವರೇ ಸರಿ ನಿಮ್ college ಹೇಗ್ ನೆಡಿತಿದೆ. ನಮ್ದು ಪರ್ವಾಗಿಲ್ಲ ಚೆನಾಗ್ ನೆಡಿತಿದೆ college ನಮ್ canteen college college canteen ಅಲ್ಲು ಒಳ್ಳೆ ಊಟ ಅಂದ್ರೆ ನಾವೆಲ್ಲಾ private college ಅಲ್ವ .

ನಮ್ college ಅಲ್ಲಿ ಬಿರಿಯಾನಿ ಚೆನಾಗ್ ಮಾಡ್ತಾರೆ. ಹೈದ್ರಬಾದಿ marriage ಬಿರಿಯಾನಿ ಅಂತ .

ನೀವು ಒಂದು ಸಲ ಹೇಳಿದ್ ನೆನಪು ನನ್ಗೆ, ನಿಮ್ college ಅಲ್ಲಿ egg puffs ಅಂತ ಏನೋ ಚೆನಾಗಿರುತ್ತಂತ ಹಾ ಹಾ ನಾವು college ಅಲ್ಲಿ ದಿನ egg puff ತಿನ್ತಿರಿ.

ಅದ್ನೈದು ರುಪಾಯಿಗೆ ಒಂದು egg puff, full egg ಇರುತ್ತೆ.

ಒಳಗಡೆ full masala's ಎಲ್ಲಾ ಸಕಥಾಗಿ ಹಾಕಿ .

ನೀವು ಹೇಳದು ನೋಡಿದ್ರೆ ನನ್ಗೆ ಇವಾಗ್ಲೆ ತಿನ್ಬೇಕು ಅನಸ್ತಾ ಇದೆ. ಹಂಗೆಳ್ತಿರ ನೀವು.

ಇದು ಏನದು egg puff, samosa

ಬೇರೆಯವ್ರು ಬಂದು ತಿನ್ಬಹುದ ಅಜಯ್ ಅವ್ರೆ ಅಂದ್ರೆ ನೀವು ಏನಾದ್ರೂ ಒಳಗೆ ಕೆಲ್ಸ ಇತ್ತು ಅಂದ್ರೆ ಬಂದು ತಿನ್ಬೋದು. ಸುಮ್ ಸುಮ್ನೆ ಒಳಗಡೆ ಬಿಡಲ್ಲ.

ಹಂಗಂದ್ರೆ ಬಿಡಿ ನಿಮ್ ಹೆಸರು ಹೇಳ್ಕೊಂಡು ಬರ್ಬೊದಲ ಖಂಡಿತ ಖಂಡಿತ ಬನ್ನಿ ನಮ್ದೆ college ಅಲ್ವ

ಹೇಳ್ಬೇಕು ನೀವೇ ಏನ್ ತಿಂದ್ರಿ ಮತ್ತೆ ಇವಾಗ ಊಟ ಹೇಳುದ್ನಲ ಮುದ್ದೆ ಹಾ ಹಾ ಹೇಳಿದ್ರಿ ಅಲ .

ನಾವು ಇವಾಗ ಆಚೆ ತಿನ್ಕೊಂಡು ಬಂದ್ರಿ ಮನೇಲಿ ಏನ್ ಮಾಡಿದ್ರು ಅಮ್ಮ ಅಮ್ಮ ಇವಾಗ ಚಪಾತಿ, ಪನ್ನೀರ್ ಗೊಜ್ಜು ಮಾಡಿದ್ರು.

ಅಲ್ಲೆಲ್ಲ ಪನ್ನೀರ್ ಜಾಸ್ತಿ ತಿಂತಿರ ನೀವು . ಅಂದ್ರೆ ಪನ್ನೀರ್ ಅಂತಾನೆ ಅಲ್ಲ, ಎಲ್ಲಾ ಜಾಸ್ತಿ ತಿನ್ತಿರಿ, paneer mushroom ಅಂತದು ಜಾಸ್ತಿ ತಿಂತಾ ಇರ್ತಿವಿ .

chicken ಬಿರಿಯಾನಿ, ಹೈದ್ರಬಾದಿ ಬಿರಿಯಾನಿ, ದಮ್ ಬಿರಿಯಾನಿ, ದೊನ್ನೆ ಬಿರಿಯಾನಿ.

ಎಷ್ಟ್ರಿ ಇದೆ. ಬಿರಿಯಾನಿಗಳು ಭೇಜಾನ್ ಇವೆ.taste ಮಾಡ್ಬೇಕು ಅಷ್ಟೆ.

ನನಗ್ ಹೈದ್ರಬಾದಿ ಬಿರಿಯಾನಿ ಮತ್ತೆ ದಮ್ ಬಿರಿಯಾನಿ ತುಂಬ ಇಷ್ಟ . ಹ್ಮ್ ಹ್ಮ್ ಆಂಬೂರ್ ಬಿರಿಯಾನಿ ಚೆನಾಗಿರುತ್ತೆ ಇಲ್ಲಿ .